ಒಬ್ಬ ಮನುಷ್ಯ ಕಾರನ್ನು ಮೇಲಕ್ಕೆ ಎತ್ತಿ ಕಾರನ್ನು ತೊಳೆಯುತ್ತಿದ್ದಾನೆ.

ನಮ್ಮ ಹಿಂದೂಗಳ ಬಗ್ಗೆ ಅಭಿಮಾನಿಗಳ ಧ್ವಜ ಅದು ಕೇಸರಿ ಹಾಗೆ ನಮ್ಮ ಛತ್ರಪತಿ ಶಿವಾಜಿ ಭಾರತದ ಚಿರಋಣಿ ಛತ್ರಪತಿ ಶಿವಾಜಿ ತಮ್ಮ ತಮ್ಮ ರಾಜ್ಯಕ್ಕೆ ತಮ್ಮ ದೇಶಕ್ಕೆ ನೇ

ಇದು ಸ್ವಿಫ್ಟ್ ಕಾರು ಬಹಳಷ್ಟು ವೇಗವಾಗಿ ದೂಡುವ ಕಾರು .

ಇಲ್ಲಿ ಶ್ವಾಸ್ ನು ಇಟ್ಟಿದಾರೆ ಟೇಬಲ್ ಮೇಲೆ ವೈಟ್ ಆನ್ ಬ್ಲಾಕ್ ಚೈರ್ಸ್ ಗಳನ್ನ ಇಟ್ಟಿದಾರೆ.

ಮೂರು ಮಂದಿ ಬಂದಿದ್ದಾರೆ ಬುಕ್ ತಗೋತಿದ್ದಾರೆ ಕಾಣಿಸುತ್ತೆ ಒಬ್ಬ ಮನುಷ್ಯನು ಬ್ಯಾಗ ಮೇಲೆ ವೈಟ್ ಮತ್ತೆ ವೈಟ್ ಬ್ಲಾಕ್ ಬುಕ್ಸ್ ನಲ್ಲಿ ಎರಡು ಫ್ಯಾನ್ಗಳಿವೆ ಚೆನ್ನಾಗಿ ಮೈನ್ಟೈನ್ ಇಟ್ಟಿದಾರೆ.

ಕಾಲೇಜು ಖಾದಿ ಯುನಿಫಾರ್ಮ್ ಗಳಿವೆ. ಗುಲಾಬಿ ವರ್ಕು ನೀಲಿ ಚೋಕಲೇಟ್ ಕಲರ್ ಯಾವ್ದ್ ಬೇಕು ಆ ಖಾದ್ಯಗಳಿವೆ.

ಗೋ ಮುಂದೆ ಗೋ ಪೆಟ್ರೋಲ್ ಪಂಪ್ ಇದೆ ಮತ್ತು ಗಾರ್ಡನ್ ಅನ್ನು ಚೆನ್ನಾಗ್ ಮಾಡಿದ್ದಾರೆ ಕ್ಲೀನ್ ರೋಡ್ ಇದೆ ಇಲ್ಲಿ ಒಂದು ಎಕ್ಸೆಲ್ ಗಾಡಿನೂ ನಿಂತಿದ್ದಾರೆ ಚೆನ್ನಾಗಿದೆ ಒಟ್ಟು ಚೆನ್ನಾಗ್ ನೋಡ್ಕೊಂಡ್ ಕೊಟ್ಟಿದಾನೆ.

ಗ್ರೌಂಡಿನಲ್ಲಿ ಮಕ್ಕಳು ಆಟ ಆಡತಾ ಇದ್ದವೇ ಒಬ್ಬ ಮುದುಕ ಹೊಂಟಿದಾನೆ ಮುದುಕಿನು ಹೊಂಟಿದಾಳೆ ಸಣ್ ಮಗುನು ಜಾರ್ಕೊಂಡ್ ಜಾರ್ಕೊಂಡ್ ಈ ಕಡೆ ಬರ್ತಿದ್ದಾಳೆ .

ಇದು ಬಂಜಾರ ಕ್ರೋಸ್ನಲ್ಲಿದೆ ನಮ್ ಹುಡುಗ್ರು ಎಲ್ಲ ಬಂಜಾರ್ ಕ್ರಾಸ್ ಕಾಲೇಜು ಮುಗಿದ್ ನಂತರ ಪಟ್ ಕರ್ರೆಕ್ಟ್ ಆಗಿ ಪಾಟೀಲ್ ಪ್ಲಾನೆಟ್ನೋಡೋಕೆ ಬರ್ತಾರೆ ಬೂತ್ ಬಂಗಲೆ ಒಳಗೆ ಎಲ್ಲಾ ಐತೆ ಎಲ್ಲಾ ತಾನಾಗೇ ಸಿಗುತ್ತದೆ.

ನಾವು ಮೂರು ಮಂದು ನದಿಯ ದಂಡೆಯಲ್ಲಿ ಮಿನು ಹಿಡಿಯುತ್ತಿದ್ದೆವ್ವೆ ದೊಡ್ಡ ಮಿನು ತಿನ್ನೊಕೆ ಓಳ್ಳೆಯದು ಸಿಕ್ಕಿದಿಕ್ಕೆ ಓಬ್ಬ ಹಿಡೀದು ಹಿಡಿದು ತಂದು ಹಾಕಿದಾನೆ.